ಆ ಎಲ್ಲ ಪ ಶಿಕ್ಷಕರು ಮತ್ತು ಕೆಲವು ಪಾಲಕರು ಕೂಡ ಬಂದಿದ್ದಾರೆ ಮತ್ತು ಶಿಕ್ಷಕರು ಕೂಡ ಇದ್ದಾರೆ.

ಆ ಟೇಬಲನ್ನು ಮತ್ತು ಕುರ್ಚಿಗಳನ್ನು ತುಂಬ ಚೆನ್ನಾಗಿ ಡೆಕೊರೇಶನ್ ಮಾಡಿದ್ದಾರೆ ಅಂದ್ರೆ.

ಒಬ್ಬ ಹುಡುಗ ಹಾಡು ಹೇಳ್ತಿರ್ಬಹುದು ಅಥವ ಸ್ಪೀಚ್ ಕೂಡ ಮಾಡ್ತಿರ್ಬಹುದು ಮತ್ತು.

ಅಹ್ ನದಿಯನ್ನು ನೋಡಲು ತುಂಬ ಅಹ್ ಸುಂದರವಾಗಿ ಕಾಣಿಸ್ತಿದೆ ಏಕೆಂದರೆ ನದು ದಾಟಿದಾದ್ಮೆಲೆ ಮರಗಳು ಕೂಡ ಕಾಣಿಸ್ತಾ ಇದಾವೆ.

ಎಲ್ಲ ತರಹದ ಸಾಮಾಗ್ರಿಗಳನ್ನು ಇಟ್ಟಿದ್ದಾರೆ ಅಂದ್ರೆ ನಮ್ಗೆ ಕಾಣಿಸ್ತಾ ಇರೋದು ಅಂದ್ರೆ ಬೋಟಲ್ಸ್ ವಾಟರ್ ಬೋಟಲ್ಸ್ ಕಾಣಿಸ್ತಾ ಇದಾವೆ ಮತ್ತೆ ಕೋಲ್ಗೇಟ್ --

ಆ ಮತ್ತು ಇದು ಕೇವಲ ಪಾಪುಗಳಾಗಲಿ ಅಥವ ಗರ್ಭಿಣಿ ಯರಾಗ್ಲಿ ಅಷ್ಟೆ ಇರ್ಬಹುದು ಅಂದ್ರೆ ಈ ಚಿತ್ರದ ಈ --

ಬೋರ್ಡಲ್ಲಿ ಆತರ ಚಿತ್ರ ಹಾಕಿದ್ದಾರೆ ಮತ್ತು ಎಲ್ಲರು ಬಂದು ಇಲ್ಲಿ ತೋರ್ಸ್ಕೊಂಡು ಹೋಗ್ತಾರೆ ಅದು ಬೆಳಗಾವಿ ಹಾಸ್ಪಿಟಲ್ ಆಗಿದೆ.

ಆ ಈ ಪ್ಲೇಸಿನಲ್ಲಿ ಹುಲ್ಲು ಎಲ್ಲ ಬೆಳಿದಾವೆ ಮತ್ತು ತುಂಬ ವಿಶಾಲವಾಗಿ.

ಎಲ್ಲ ಜನರು ಕುತ್ಕೊಂಡು ಆಟವನ್ನು ಆಡ್ತಿದ್ದಾರೆ ಮತ್ತು ಎಲ್ಲರು ಆಟದ ಸದಸ್ಯರೆಲ್ಲ ಆಟವನ್ನು ಆಡ್ತಿದ್ದಾರೆ.

ಈ ಚಿತ್ರದಲ್ಲಿ ನಾವು ಒಂದು ಜಿಮ್ಮ್ ಅಂಗಡಿಯನ್ನು ನೋಡ್ತಿದೇವೆ ಇಲ್ಲಿ.

ಬೋಡಿ ಫಿಟ್ನೆಸ್ಸ್ ಮಾಡ್ಕೊಳೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಅಂದ್ರೆ ಜಾಸ್ತಿ ಫಿಟ್ನೆಸ್ಸ್ ಮಾಡ್ಕೊಳೊದ್ರಿಂದ ತೊಂದರೆ ಆಗುತ್ತದೆ.

ಈ ಚಿತ್ರದಲ್ಲಿ ನಾವು ನೋಡ್ತಿರೋದು ಏನಂದ್ರೆ ಒಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆ ಅದ್ರಲ್ಲಿ ಅದರ ಕೆಳ್ಗೆ ಒಂದು ಫೆಡರಲ್ ಬ್ಯಾಂಕ್ ಕೂಡ ಕಾಣಿಸ್ತ ಇದೆ.

ನಮ್ಗೆ ಏ.ಟಿ.ಎಮ್ ತೆಗೆದ್ಕೊಂಡು ಹೋಗಿ ದುಡ್ಡನ್ನು ಡ್ರಾ ಮಾಡ್ಕೊಬಹುದು ಮತ್ತು --

ತಮ್ಮ ಏ.ಟಿ.ಎಮ್ ನಂಬರನ್ನು ಯಾರಿಗು ತೋರಿಸ್ಬಾರ್ದು ಅವ್ರೊಬ್ರೆ ಹೋಗಿ ದುಡ್ಡನ್ನು ತೋರ್ಸ್ಕೋಬೇಕು.

ಆ ಸಣ್ಣ ಸಣ್ಣ ಸಾಮಾಗ್ರಿಗಾಳಾಗಿರ್ಬಹುದು ಮತ್ತು ದೊಡ್ಡ್ ಅಂದ್ರೆ ಅತಿ ದೊಡ್ಡ ಸಾಮಾಗ್ರಿಗಳಲ್ಲ ಸಣ್ಣ ಸಾಮಾಗ್ರಿಗಳನ್ನ ಕೂಡ.

ಆ ಬೆಟ್ಟವನ್ನು ನೋಡಲು ತುಂಬ ದೊಡ್ಡದಾಗಿದೆ ಅನ್ನಿಸ್ತಿದೆ ಮತ್ತು --

ತಿಂಕ್ ಮಾಡ್ಬಹುದು ನಾವು ಮತ್ತು ಆ --

ಆ ಹಸುಗಳಾಗ್ಲಿ ದನಗಳಾಗ್ಲಿ ಎಲ್ಲ ಪ್ರಾಣಿಗಳು ಹುಲ್ಲನ್ನು ತಿನ್ನುತ್ತವೆ.

ಮತ್ತು ಪೆಟ್ರೋಲ್ ಬಂಕ್ ನಲ್ಲಿ ತುಂಬ ಹುಷರಾಗಿ ಕೆಲ್ಸ ಮಾಡ್ಬೇಕು.

ಅಂದ್ರೆ ಜನರಿಗೆ ತುಂಬ ಹೋಗಲು ಸಹಾಯವಾಗುತ್ತೆ ಏಕೆಂದರೆ --

ಆ ಹಡಗು ನೋಡಲು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ.

ನಾವು ಈ ಚಿತ್ರದಲ್ಲಿ ನೋಡ್ತಿರೋದು ಏನಂದರೆ ಒಂದು ಬಸ್ಸನ್ನು ನೊಡ್ತಿದೇವೆ ಮತ್ತು ಅಲ್ಲಿ ಎಲ್ಲ ಜನರು ಪ್ರಯಾಣಿಕರು ಕೂಡ ಹತ್ತ್ಕೊಳ್ತಿದ್ದಾರೆ.

ಆ ಎಲ್ಲರು ಪ್ರೇಕ್ಷಕರು ಕೂಡ ಅದನ್ನು ನೋಡ್ತಿದ್ದಾರೆ.

ಮತ್ತು ಈ ಬಿಲ್ಡಿಂಗ್ ತುಂಬ ದೊಡ್ಡದಾಗಿ ಕಾಣಿಸ್ತಿದೆ ಅಂದ್ರೆ ಹಾಸ್ಪೆಟ್ ಕೂಡ --

ಆ ಕೋಂಪಿಟೇಟಿವ್ ಎಕ್ಸಾಮ್ ನ ಅಟೆಂಡ್ ಮಾಡ್ತಾರೆ ಅವ್ರು ಇಲ್ಲೆ ಬಂದು ಅ ಕು ಅ ಲೈಬ್ರೆರಿಲೆ ಓದ್ತಾರೆ.

ಒಂದು ಬೆಟ್ಟಗುಡ್ಡಗಳು ಕಾಣಿಸ್ತಾ ಇವೆ ಮತ್ತು ಅದರ ನಡುವೆ ಒಂದು ನದಿ ಹರಿತ ಇದೆ ಮತ್ತು ಅದರ ಮೇಲೆ --

ಪಾರ್ಕ್ ಅಂದ್ರೆ ಒಂದು ಉದ್ಯಾನವನ ಅದರಲ್ಲಿ ಎಲ್ಲಾ ತರಹದ.

ಅಂದ್ರೆ ಈವಾಗ ಜನರಿಗೆ ಉಳ್ಕೊಳಕ್ಕೆ ರೆಂಟ್ ಅ ರೆಂಟ್ ಕೊಡ್ತಾರಲ್ಲ ಆ ತರ ಅಂದ್ರೆ ತುಂಬ ಚೆನಾಗಿ ಕಟ್ಟಿದ್ದಾರೆ.

ಆ ಹಡಗಿನಲ್ಲಿ ಸರಕುಗಳನ್ನು ಕೂಡ ಒಂದು ಕಡೆಯಿಂದ ಇನ್ನೊಂಡು ಕಡೆಗೆ ಒಯ್ದು ತೆಗೆದುಕೊಂಡು ಹೋಗುತ್ತಾರೆ ಅಂದರೆ.

ಅಲ್ಲಿ ಒಂದು ನಡುವೆ ಬೇಲಿ ತರ ಹಾಕಿದ್ದಾರೆ ಅದ್ರೆ ಗೇಟ್ ತರ ಹಾಕಿದ್ದಾರೆ.

ಗಿಡಗಳನ್ನು ಉಳಿಸಿದ್ದರಿಂದ ಎಲ್ಲರಿಗು ಅಹ್ ಚೆನ್ನಾಗಿ ಗಾಳಿ ಬರು --

ಆ ಸ್ಕೂಲನ್ನು ನೋಡಲು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು.

ಅದರ ಮುಂದೆ ಇರುವ ಮೈದಾನ ಕೂಡ ಅಷ್ಟೆ ದೊಡ್ಡದಾಗಿದೆ ಮತ್ತು.